ಮತ್ತು ಹಲವಾರು ಮನುಷ್ಯರು ಪ್ರೇ ಮಾಡುತ್ತಿದ್ದಾರೆ.

ಆ ಟೇಬಲಿನ ಮೇಲೆ ಒಂದು ಫೈಲಿದೆ.

ಈ ಮಜ್ಜಿದಿನ ಬಣ್ಣ ಲೈಟ್ ಗ್ರೀನ್ ಕಲರ್ ಇದೆ.

ತ್ತು ಅದಕ್ಕೆ ಎರಡು ಟೈಯರ್ ಗಳು ಕಾಣುಸುತ್ತಿವೆ.

ಇಲ್ಲಿ ಕೆಲವು ಬಾಕ್ಸಿನಲ್ಲಿ ಕಾಟದ ತರ ಇದೆ.

ಈ ರೋಡಿನ ಮೇಲೆ ಕೆಲವು ಮನುಷ್ಯರು ಇದ್ದಾರೆ.

ಆ ಬರೆದ ಅಕ್ಷರಗಳ ಬಣ್ಣ ಬ್ಲೂ ಕಲರ್ --

ಮತ್ತು ಅದರ ಪಕ್ಕದಲ್ಲಿ ಅಲ್ಮರಿಗಳು ಇವೆ.